ಇಲ್ಲಿ ಒಂದು ಬುಟ್ಟಿ ಇದೆಹೂವೂ ಗಿಡ ಇಟ್ಟಿದಾರೆ ಆ ಹೂವಿನ ಎಳೆಗಳೆಲ್ಲ ಸುಬ್ರವಾಗಿ ಕಾಣಿಸ್ತಿದೆ ತೋಗ್ಲಿಗೊಂದು ಗೋಡೆ ಕೆಳಗೆ ಮಣ್ಣು ಎಲ್ಲಾ ಇದೆ.

ವಿದ್ಯುತ್ ದೀಪಗಳು ಮತ್ತು ಒಂದು ವ್ಯಕ್ತಿ ಮಾತನಾಡುವುದು ಎಲ್ಲಾರು ಮಲ್ಕೊಂಡು ಯೋಗಾ ಮಾಡವುದು ಸಹ ನಾವು ಇಲ್ಲಿ ಕಂಡು ಬರಬಹುದು.